ಹಾಗು ಮುಂದಗಡೆ ನೀರ ನಿಂತಿರು ರೀತಿ ಕಾಣುತ್ತಿದೆ.

ಹಾಗು ಒಂದು ಹಳದಿ ಒಂದು ರೆಡ್ಡು ಮತ್ತೊಂದು ಹಳದಿ ರೀತಿ--

ಹಾಗೂ ಅವರು ವರ್ಕ್ ಮಾಡುವುದನ್ನು ನಾವು ಗಮನಿಸಬಹುದಾಗಿದೆ.

ಈ ಚಿತ್ರದಲ್ಲಿ ಹಚ್ಚ ಹಸಿರಾದ ಗಿಡವನ್ನು ಕಾಣಬಹುದಾಗಿದೆ.

ಹಾಗು ಸಣ್ ಸಣ್ ಕಂಬಗಳ ರೀತಿ ಕಾಣಬಹುದಾಗಿದೆ.

ಈ ಚಿತ್ರದಲ್ಲಿ ಹಲ್ವಾರು ಕೆಬ್ಬಿಣಗಳು ಮತ್ತು ಪೈಪ್ ಗಳನ್ನು ನಾವು ಕಾಣಬಹುದಾಗಿದೆ.

ಹಾಗು ಈ ಚಿತ್ರದಲ್ಲಿ ಪುಟ್ಟಿಗಳು ಮತ್ತು ಕೆಬ್ಬಿಣಗಳು ಮತ್ತು--

ಹಾಗು ಈ ಚಿತ್ರದಲ್ಲಿ ಲೈಟಾ ಹತ್ತಿರದನ್ನ ನಾವು ಗಮನಿಸಬಹುದಾಗಿದೆ.

ಈ ಚಿತ್ರವನ್ನು ಮ್ಯಾಗಿಂದ ತೆಗೆಯಲಾಗಿದೆ ಈ ಚಿತ್ರದಲ್ಲಿ ಇದು ಒಂದ್ ದೊಡ್ಡವಾದ ಗುಡ್ಡದ --

ಹಾಗು ಅಲ್ಲಿ ಅಲ್ಲಿ ನೀರು ನಿಂತಿರುವುದನ್ನು ನಾವು--

ಚಿತ್ರದಲ್ಲಿ ಹಲವಾರು ಶಾಸನ ಡಬ್ಬಿಗಳನ್ನು ಕಾಣಬಹುದಾಗಿದೆ.

ಈ ಚಿತ್ರದಲ್ಲಿ ಸಾಕಷ್ಟು ಸ್ವಾಮೀಜಿಗಳು ಮತ್ತು ಕೆಲವಿಷ್ಟು ವ್ಯಕ್ತಿಗಳನ್ನು ಕುಂತಿರುವುದನ್ನು ಕಾಣಬಹುದಾಗಿದೆ.

ಹಾಗು ಈ ಚಿತ್ರದಲ್ಲಿ ಲೈಟ್ ಮಿಂಚುವುದನ್ನು ನಾವು ಗಮನಿಸಬಹುದಾಗಿದೆ.

ಇದು ಹಲ್ವಾರ್ ಲೈಟ್ಸ್ ಗಳನ್ನು ಕಾಣಬಹುದಾಗಿದೆ.

ಹಾಗು ಸುತ್ತಲೂ ಕಾಂಪೌಂಡ್ ಕಟ್ಟಿರುವುದನ್ನು ವೀಕ್ಷಿಸಬಹುದಾಗಿದೆ.

ಹಾಗು ದೊಡ್ ದೊಡ್ಡ ಬಿಡಿಂಗ್ ಗಳನ್ನು ನಾವು ಕಾಣಬಹುದಾಗಿದೆ.

ಹಾಗೆ ಪಕ್ಕದಲ್ಲಿ ಮೆಟ್ಟಿಲುಗಳನ್ನು ನಾವು ಗಮನಿಸಬಹುದಾಗಿದೆ.

ಇದೊಂದು ಬೋರ್ ವೆಲ್ ಕೊರೆಯುವ ಚಿತ್ರವಾಗಿದೆ.

ಇದೊಂದ್ ಲೈಟಿನ್ ಡಿಸೈನ್ ಗಳನ್ನ ಕಾಣಬಹುದಾಗಿದೆ.

ಹಾಗು ಒಂದು ವೈಟ್ ಕಲರ್ ಡಬ್ಬಿಯ ರೀತಿ ಕಾಣಬಹುದಾಗಿದೆ.

ಈ ಚಿತ್ರದಲ್ಲಿ ನೀರು ಹರಿಯುವುದನ್ನು ನಾವು ಕಾಣಬಹುದಾಗಿದೆ.

ಹಾಗು ಮೋಡೆಯಲ್ಲಿ ಹಚ್ಚಹಸಿರಾದ ಕಲರೀತಿ ಕಾಣಬಹುದಾಗಿದೆ.

ಹಾಗೂ ಅವರ ಕೈಯಲಿ ಇಂಡಿಯನ್ ಬಾವುಟ ಕಾಣಬಹುದಾಗಿದೆ.

ಹಾಗು ಹಿಂದೆಗಡೆ ಒಂದು ದೊಡ್ಡವಾದ ಕಂಪೌಂಡ್ ರೀತಿ ಕಾಣಬಹುದಾಗಿದೆ.

ಹಾಗು ಹಿಂದ್ಗಡೆ ದೊಡ್ಡವಾದ ಗ್ರೌಂಡನ್ನು ಕಾಣಬಹುದಾಗಿದೆ.

ಹಾಗು ಸುತ್ತಲು ಪದರೆ ಹಾಕಿರುವುದನ್ನು ಗಮನಿಸಬಹುದಾಗಿದೆ.

ಹಾಗು ಇಲ್ಲಿ ಸ್ವಾಮೀಜಿಗಳನ್ನು ನಾವು ಕಾಣಬಹುದಾಗಿದೆ.

ಇಲ್ಲಿ ಕೆಲವಷ್ಟು ಮಹಿಳಾಳುಗಳನ್ನು ನಿಂತಿರುವುದನ್ನು ನಾವು ಕಾಣಬಹುದಾಗಿದೆ.